ಕಾಡುಗಳಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದ್ನ ಕಡಿದು ಮನೆಗಳು ಮತ್ತೆ ಇಂಡಸ್ಟ್ರಿ ಗಳು ಕಟ್ಟಿಸ್ತಾ ಇದ್ದಾರೆ.

ಮತ್ತೆ ಮಳೇಲಿ ನಾವು ಬೇಗ ನೆನೆಯಲ್ಲ ಅದ್ನ ಹಿಡ್ಕೊಂಡು ಎಲ್ಲ ಕಡೆ ಹೋಗ್ಬಹುದು.